ಇದೊಂದು ಕಟಿಂಗ್ ಶಾಪು ಇಲೊಬ್ಬ ವ್ಯಕ್ತಿ ಕಟಿಂಗ್ ಮಾಡ್ಸ್ಕೊಂತಿದ್ದಾನೆ. ಹಿಂದಗಡೆ ಒಂದು ಕ್ಯಾಲೆಂಡರ್ ಇದೆ ಅದರಮೇಲೇ ಸರಸ್ವತಿ ಫೋಟೊ ಇದೆ.

ಸ್ಟೇಜ್ ರೆಡಿ ಮಾಡ್ತಾ ಇದಾರೆ. ಅಲ್ಲಿ ಸ್ಟೇಜ್ಗೆ ಫ್ಲವರ್ ಡೆಕೊರೇಶನ್ ನಡೀತಾ ಇದೆ. ಸ್ಕ್ರೀನ್ ಎಲ್ಲಾ ಹಾಕಿದಾರೆ.

ಪಾರ್ಕಿಂಗ್ ಹತರ ಇದೆ ಇಲ್ಲಿ ಬೈಕ್ ನಿಲ್ಸಿಯರ್ ಸ್ಕೂಟಿ ನಿಲ್ಸಿಯರ್ ಆಟೋ ನಿಲ್ಸಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಆಟೋ ಕೆಳಗ ಕೊತ್ಕೊಂಡು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಬೋರ್ಡ್ ಇದೆ ನೀಲಿ ಕಲರ್ ಕಂಬಾ ಇದೆ.